ಇದೊಂದು ಉದ್ಯಾನವನವಾಗಿದೆ ಮತ್ತು ಇಲ್ಲಿ ಹಲವು ಚಿತ್ರದ ಮೂಲಕ ಮಾಡಿರುವ--

ಇದರ ಪಕ್ಕದಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ. ಮಧ್ಯಾಹ್ನದ ಬಿಸಿಲು ಸಮಯ ಇದಾಗಿದೆ ಎಂದು ಹೇಳಬಹುದಾಗಿದೆ.

ನಾಲ್ಕು ಮಹಡಿಯ ಬಿಲ್ಡಿಂಗ್ ಇದಾಗಿದೆ .